ಮತ್ತು ಆ ಬೆಡ್ ಶೀಟ್ ಕಲರ್ ರೆಡ್ ಕಲರ್ ಇದೆ.

ಕಲರ್ ಕಲರ್ ಆಗಿರುವ ಕಲರ್ ಕಲರ್ ರೀತಿಯಲ್ಲಿ ಬಟ್ಟೆಗಳಿವೆ ಎಂದು ಈ ಚಿತ್ರದಲ್ಲಿ ನಾವು ಕಾಣಬಹುದು.

ಮತ್ತು ಇಲ್ಲಿ ಯಾವುದೋ ಒಂದು ವಾಹನ ನಿಂತಿದೆ ಎಂದು ಕಾಣಬಹುದು.

ಇದು ಇಲ್ಲಿ ಒಂದು ಬಿಟ್ಲಿಂಗ್ ಅನ್ನು ನಾವು ಕಾಣಬಹುದು.

ಇಲ್ಲಿ ಲೈಟ್ಸ್ ಗಳಿವೆ ಫ್ಯಾನ್ ಇವೆ ಮತ್ತು.

ಗಿಡಗಳು ಸಹ ಇಲ್ಲಿವೆ ಎಂದು ಹೇಳಬೌದು.

ಹಲವಾರು ರೀತಿಯ ಬುಕ್ಸ್ ಗಳನ್ನು ಸಹ ಕಾಣಬಹುದು.

ಇದೊಂದು ಫಂಕ್ಷನ್ ಹಾಲ್ ಆಗಿದ್ದು ಇಲ್ಲಿ--

ಇಲ್ಲಿ ಹಲವಾರು ಗಿಡಗಳಿವೆ ಮತ್ತು ಹಲವಾರು ವ್ಯಕ್ತಿಗಳು ನಿಂತಿದ್ದಾರೆ.

ಇದು ಒಂದು ಬಸ್ ನಿಲ್ದಾಣವಾಗಿದ್ದು ಇಲ್ಲಿ ಒಂದು ಬಸ್ ನಿಂತಿದೆ ಮತ್ತು --